ಆ ಊರಲ್ಲಿ ಒಂದು ಹಬ್ಬ ನಡೆಯುತ್ತಾ ಇದೆ.

ಆ ರೂಮಲ್ಲಿ ಕಟ್ಟಿಗೆಯಿಂದ ತಯಾರು ಮಾಡಿರುವಂತಹ ಸೋಫಾ ಸೆಟ್ ಇದೆ.

ಸೇಲ್ ಅಂಗಡಿಯಲ್ಲಿ ಪ್ಯಾಕ್ ಮಾಡಿಟ್ಟಿರುವಂತಹ ಒಂದಷ್ಟು ಐಟಮ್ಸ್ ಗಳಿವೆ.

ಇಲ್ಲೊಬ್ಬ ತಜ್ಜನ್ ತಲೆಯಲ್ಲಿ ಕೂದಲು ಇಲ್ಲ ಅರ್ಧ ಕೂದ್ಲು ಇದವೆ ಅರ್ಧ ಕೂದ್ಲು ಇಲ್ಲ.

ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಒಂದು ಪಾರ್ಕ್ --

ಈ ಚಿತ್ರದಲ್ಲಿ ನೋಡುತ್ತಿರುವ ಒಂದು ಪಾರ್ಕ್ .

ಮತ್ತು ಆ ಅಂಗಡಿ ಲಿ ಲೋಟಗಳು ಇವೆ.

ಈ ಚಿತ್ರದಲ್ಲಿ ಇರುವಂತಹ ಒಂದು ಹಾರ್ಡ್ವೇರ್ ಅಂಗ್ಡಿ.

ಇದರನ್ ಕಲ್ಲು ಅದರ ಮೇಲೊಂದು ಕಲ್ಲು--

ಮೊದಲನೆಯದಾಗಿ ನಾವು ಸಿಸಿ ಕ್ಯಾಮೆರಾ ನೋಡುತ್ತಿದ್ದೇವೆ.

ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಒಂದು ಕಾರ್ .

ಇಲ್ಲಿ ಗಿಡಗಳು ಕಾಣಿಸುತ್ತಿದ್ದಾವೆ ಗಿಡಗಳಿಗೆ ಆ ಗಿಡಗಳು ಎನ್ ಕೆಟ್ಟೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅದ ಇದನ್ನ ಹಾಕಿದರ ಸೇಫ್ಟಿ .

ಮತ್ತು ಈ ಅಂಗಡಿಗೆ ಒಂದು ಕರೆ ಕಲರ್ ಪಟ್ಟಿ ಅಂದ್ರೆ ಬಾಗಿಲು ಇಂಗ್ಲಿಷ್ ಅಲ್ಲಿ ಸ್ಟಟಸ್ ಅಂತಾರೆ.

ಮತ್ತು ಕಲರ್ ಕಲರ್ ಲೈಟಿಂಗ್ಸ್ ಇದೆ ಹಿಂದೆ ಒಂದು ಮರ ಇದೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಪಾರ್ಕ್ .